ಈಗ ಸ್ಕೂಲ್ ನಾವ್ ಮುಂಚೆ ಎಲ್ಲಾ ಸ್ಕೂಲಿಗೆ ಹೋಗುವಾಗ ಎಲ್ಲಾ ಟೀಚರ್ಗಳು ಚೆನ್ನಾಗಿ ಪಾಠ ಮಾಡತಿದ್ರು ನಾವೇ ಕೂತ್ ಕೇಳತಿರಲಿಲ್ಲಾ ಈಗ ನಮ್ಮ್ ಮಕ್ಕ್ಳು ಕೇಳು ಅಂದ್ರೆ ಅವರು ಕೇಳಲ್ಲಾ ಸ್ಕೂಲ್ ಲಲ್ಲಿ .

ಮೇಲಿಂದ ಬಂದ್ ಮತ್ತ ಫ್ರಂಟ್ ಯಿಂದ ಮೇಲೆ ಹತ್ತತಾಳೆ ಅದೊಂದು ಹುಷಾರ ಹೋಗಬೇಕಂತ್ತಾ ಮಕ್ಕಳನಾ ಕಾಯತ್ತಾ --

ಕಾರ್ ಬಾಡಿಗೆ ಮಾಡಕೊಂಡ ಹೋಗಬಿಟ್ರೆ ಅಷ್ಟೇನೂ ಟೆನ್ಶನ್ ಇರಲ್ಲಾ ಎಲಾದ್ರು ಸಿಕ್ದಾಗ ರೆಸ್ಟ್ ತಕೋಬಹುದು ಇಳಿಬಹುದು ಮಾಡಬೊದು.

ಹಂಗೆ ಬುದ್ಧನ ವಿಗ್ರಹ ಕಟೆದು ಗೆಸ್ಟ್ ಗಳು ಬಂದ್ರೆ ಯಾರು ಕೊಟ್ಟಿದು ಯಾರು ಕೊಟ್ಟಿದು ಚನ್ನಾಗಿದೆ ಅಂತಾ ಹೇಳತ್ತಾ ಇರತ್ತಾರೆ ಅದ್ ನನ್ಗೆ ಖುಷಿ ಆಗುತ್ತೆ--

ಎಲ್ಲಾ ಎಂಜಾಯ್ ಮಾಡಿದ್ದ್ವಿ. ಅಹ್ ವಂಡರ್ಲಾ ಗೇಮ್ಸ್ ಚೆನ್ನಾಗಿದೆ ವಾಟರ್ ಗೇಮ್ಸ್ ಎಲ್ಲಾ. ಖುಷಿ ಆಗುತ್ತೆ ಆದ್ರೆ ಒಂದ ಒಂದ ಟೈಂ ಫೋರ್ಸ್ ಯಿಂದ ಮೇಲೆ ಬಂದ ಬಿದ್ದಾಗ ಹೆದರಿಕೆ ಆಗತ್ತಿರುತೇ.

ನಾವು ಕಾರ್ ತಕೊಂಡಿದ್ದವಿ ಈವಾಗ ಅದಂದ್ರೆ ಎಲ್ಲು ಜಾಸ್ತಿ ತಕೊಂಡ್ ಹೋಗಲ್ಲಾ ಮನೇಲೆ ಇರತ್ತಿವಿ ಆದ್ರೆ ಇಲ್ಲಿ ಇಟ್ಟಿದ್ ಕಡೆನೇ ಇಟ್ಟು ಕಾರ್ಗಳೆಲ್ಲಾ ಹಾಳಾಗಬಿಟ್ಟು--

ಮುಖಕ್ ಹಚ್ ಕೊಂಡ್ರೆ ಸ್ವಲ್ಪಪಿಂಪಲ್ಸ್ ಆಹ್ ಡಾಟ್ಸ್ ಎಲ್ಲ ಇದ್ದಿದ್ ಎಲ್ಲ ಕ್ಲಿಯರ್ ಆಗುತ್ತೆ ಆಲೂಗಡ್ಡೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ.

ನಾವೆಲ್ಲಾ ಓದೋ ಲೈಬ್ರರಿ ಯಾವದು ಇರತ್ತಿಲ್ಲಾಈಗೆಲ್ಲಾ ಸ್ಕೂಲ್ ಗಳಲ್ಲೇ ಲೈಬ್ರರಿ ಇರುತ್ತೆ ಮಕ್ಕಳಿಗೆ ಹೋಗ ಬಿಟ್ಟಿ ಅದನ್ನ ಯೂಸ್ ಮಾಡಕೋ ಅಂದ್ರೆ ಯೂಸ್ ಮಾಡಕೋಳಲ್ಲಾ.

ಮೊನ್ನೆ ಮೊನ್ನೆ ಟೊಮೆಟೊ ಅಂತೂ ಆರವತು ಎಪತ್ತು ರೂಪಾಯಿ ರೇಟ್ ಆಗಬಿಟ್ಟಿತು. ಈವಾಗ ಸ್ವಲ್ಪರೇಟ್ ಕಡಿಮೆ ಆಗಿದೆ. ಟೊಮೆಟೊ ಇಲ್ಲದೆ ನಮ್ಮ ಹೆಣ್ಮಕ್ಕಳಿಗೆ ಕೆಲಸನೇ ಮಾಡಲ್ಲಾ ಅಡಿಗೆನೆ ಮಾಡಕ್ ಬರಲ್ಲ.

ನನ್ನ ಮಗಳಿಗೆ ಇಂತಾ ಐಸ್ ಕ್ರೀಮ್ ಬಹಳ ಇಷ್ಟ ಐಸ್ ಕ್ರೀಮ್ ಮನೆಗೆ ತಂದಿ ಇಟ್ಟಬಿಟ್ಟರೆ ಯಾವಗಲ್ಲು ಫ್ರಿಡ್ಜ್ ಹತ್ರನೇ ಇರತ್ತಾಳೆ ಆ ಫ್ರಿಡ್ಜ್ ಆ ಐಸ್ ಕ್ರೀಮ್ ಡಬ್ಬಾ ಖಾಲಿ ಆಗೋ ತನಕ ಫ್ರಿಡ್ಜ್ ಹತ್ರನೇ ಇರತ್ತಾಳೆ. ಅದನ್ನ ತಿಂದ ಬಿಟ್ಟುಕೋಲ್ಡ್ ಆಗುತ್ತೆ ಅಂತ ಅವಳಿಗೆ ನೆನಪ ಇರಲ್ಲಾ.